ಇದೊಂದು ರೆಸ್ಟೋರೆಂಟ್ ಇಲ್ ನೋಡ್ತಾ ಇರಬಹುದು ಯೆಸ್ಟ್ ತರಹದ ತಿಂಡಿ ತಿನಿಸುಗಳ ಇಲ್ಲಿ ಬೋರ್ಡ್ ಹಾಕಿದ್ದಾರೆ.

ಆಹ್ಹ್ ನೋಡಬಹುದು ಚೆನ್ನಾಗಿದೆ ಇದು ಒಳಗಡೆ ತುಂಬಾ ಚೆನ್ನಾಗಿ ಇರಬಹುದು ಅನ್ಸುತ್ತೆ.

ಮತ್ ಇದು ನೋಡಲು ತುಂಬಾ ಹೊರಗಡೆ ಇಂದ ಅಷ್ಟೇ ತುಂಬಾ ಸುಂದರವಾಗಿ ಕಾಣಿಸ್ತಾ ಇದೆ ಮತ್ತೆ ತುಂಬಾ ವಿಶಾಲವಾಗಿ ದೊಡ್ಡದಾಗಿ ಕೂಡ ಇದೆ.

ಇದು ಒಂದು ಕ್ರಿಶ್ಚಿಯನ್ ಸಮುದಾಯದವರು ಇವರು ಯಾಕಂದ್ರೆ ಇಲ್ಲಿ ಪುಟ್ಟ ಮನೆ ಇದೆ. ಆ ಮನೆ ಮೇಲೆ ಹಾಕಿದಾರೆ ನೋಡಿ ಪ್ಲಸ್ ಮಾರ್ಕ್ .

ಇದು ಜೀಸಸ್ನ ಸಿಂಬಲ್ ಇದು ಇಲ್ಲಿ ಹಲವಾರು ಜನರು ನಿಥಿಕೊಂಡು ಫೋಟೋ ತೆಗುಸ್ಕೊತಿದಾರೆ.

ಇಲ್ಲಿ ಹಲವಾರು ಜನರು ಸೇರಿಕೊಂಡಿದ್ದಾರೆ ಮತ್ ಇಲ್ಲಿ ನೋಡಬಹುದು ಇಲ್ಲಿ ಧ್ವಜ ಸ್ಥನೆಂಬದ ಕೆಳಗಡೆ ಇಲ್ಲಿ--

ಇಲ್ಲಿ ದೊಡ್ಡ ದೊಡ್ಡದಾದಂಥ ಮರಗಳು ಕೂಡ ನಾವಿಲ್ಲಿ ಕಾಣ್ತಾ ಇದ್ದಿವಿ ನೋಡಿ ಹಸುರಾಗಿದೆ.

ಫೇರ್ ಅಂತ ಇಲ್ ಏನೋ ಹಾಕಿದ್ದಾರೆ ಮತ್ ಇದ್ ನೋಡಲು ತುಂಬಾ ಸುಂದರವಾಗಿದೆ ತುಂಬಾ ದೊಡ್ಡದಾದಂಥ ಕಟ್ಟಡ ಇದು-

ಮತ್ ಇಲ್ಲಿ ಫರ್ನಿಚರ್ ಗಳೆಲ್ಲ ಸಿಗುತ್ತೆ ಅಂತ ಅನ್ಸುತ್ತೆ ಇಲ್ಲಿ ಮೇಲ್ಗಡೆ ಹಾಕಿದ್ದಾರೆ ನೋಡಲು ನಿಜವಾಗ್ಲೂ ತುಂಬಾನೇ ಅಂದವಾಗಿದೆ.

ಇದು ಒಂದು ಫಂಕ್ಷನ್ ಫಂಕ್ಷನ್ ಗೋಸ್ಕರ ಇದು ರೆಡಿ ಮಾಡ್ತಾ ಇದಾರೆ.

ಮತ್ ಇಲ್ಲಿ ದೊಡ್ಡದಾದಂಥ ಆರಾಮವಾಗಿರುವಂಥ ಚೇರ್ ಕೂಡ ಇದೆ.

ಅದ್ ಖಾಲಿ ಇದೆ ಇನ್ನು ಯಾರು ಅದ್ರ ಮೇಲೆ ಕುಳಿತ್ಕೊಂಡಿಲ್ಲ ಮತ್ತೆ ಇಲ್ಲಿ ಹಿಂದುಗಡೆ ಮಾಡಿರುವಂತ ಹೂವಿನ ಅಲಂಕಾರ ನಿಜ್ವಾಗ್ಲೂ ತುಂಬಾ ಚೆನ್ನಾಗಿದೆ.

ಇಲ್ ನೋಡ್ಬೋದು ತುಂಬಾ ದೊಡ್ಡದಾದಂಥ ಮರ ಇದೆ ಮತ್ತೆ ಅದರ ಕೆಳಗಡೆ ಈ ಎಳನೀರಿನ ರಾಶಿ ಹಾಕೊಂಡಿದ್ದಾರೆ ಮತ್ತು ಈ ಫ್ರೆಶ್ ಆದಂಥ ಎಳನೀರನ್ನು --

ಆಹ್ಹ್ ಈ ತಂಪು ಪಾನೀಯಗಳನ್ನು ಕುಡಿಯುವುದರಿಂದ ಆರೋಗ್ಯಕ್ಕೆ ಹಾನಿಕರ ಇದು ಕುಡೀಬಹುದು ತುಂಬಾ ಚೆನ್ನಾಗಿರುತ್ತೆ ಒಳ್ಳೇದು.

ಇಲ್ಲಿ ಇಬ್ಬರು ವ್ಯಕ್ತಿಗಳು ನಿಂಥಂಕೊಂಡಿದ್ದಾರೆ ನಾವು ನೋಡಬಹುದು ಇಲ್ಲಿ ಸಿ ಯು ಬಿ ಕಬ್ ಅಂತ ಬರ್ದಿದ್ದರೆ ಮತ್ತೆ --

ತುಂಬಾ ದೂರ ಹೊರ್ಟ್ ಹೋಗ್ತಾರೆ ನೀರಲ್ಲಿ ಮುಳಗ ಹೊರ್ಟ್ ಹೋಗ್ತಾರೆ ಅಷ್ಟು ಫಾಸ್ಟ್ ಆಗಿ ನೀರು ಬರ್ತಾ ಇದೆ ನಾವು ನೋಡ್ತಾ ಇದ್ದಿವಿ ಇಲ್ಲಿ ನೀರು ನೋಡೋಕೆ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ.

ಇದೊಂದು ಈಜುವ ಒಂದು ಸ್ಥಳ ಇದು ಸ್ವಿಮಿಂಗ್ ಫೂಲ್ ಅಂತ ಕರೀತಾರೆ ಇದನ್ನ ಮತ್ತೆ ಹಲವಾರು ಜನ ಇಲ್ಲಿ--

ಮತ್ತೆ ಇಲ್ಲಿ ತುಂಬಾ ಚೆನ್ನಾಗಿರುವಂಥ ಇಲ್ಲಿ ಕಟ್ಟಡಗಳು ಇಲ್ಲಿ ಇದೆ ಮತ್ತೆ ಹಲವಾರು ಇಲ್ಲಿ ತುಂಬಾ ಮುಖ್ಯವಾದಂಥ -

ಹಾಗೆ ಎಲ್ಲರೂ ಕೂಡ ಅದನ್ನ ನೋಟ್ ಡೌನ್ ಮಾಡ್ಕೊಂತಿದ್ದರೆ ಮತ್ತೆ ಇಲ್ಲಿ ಹೆಣ್ ಮಕ್ಕಳು ಮತ್ತು ಗಂಡ್ ಮಕ್ಕಳು ಕೂಡ ಇಲ್ಲಿ ಕುತ್ಕೊಂಡ್ ಇರೋದನ್ನ ನಾವ್ ಕಾಣ್ತಾ ಇದ್ದಿವಿ.

ಕಿತ್ಲೆ ಹಣ್ಣು ತುಂಬಾ ಹೆಚ್ಚಾಗಿ ಇಲ್ಲಿ ಇದೆ ಎಲ್ಲ ಹಣ್ಣುಗಳನ್ನ ಇಲ್ಲಿ ಮಾರ್ತಾ ಇದ್ದರೆ ಮತ್ತೆ ಇಲ್ಲಿ ಕಮ್ಮಿ ಬೆಲೆಗೆ ಸಿಗುತ್ತೆ .

ಮತ್ತೆ ಮೇಲ್ಗಡೆ ವಿದ್ಯುತ್ ದೀಪದಿಂದ ತುಂಬಾ ಅಲಂಕಾರ ಮಾಡಿದ್ದಾರೆ ಈ ನೋಡಬಹುದು ತುಂಬಾ ಸುಂದರವಾಗಿ ಕಾಣಿಸ್ತಾ ಇದೆ.

ಇಲ್ ನೋಡಬಹುದು ತುಂಬಾ ಚೆನ್ನಾಗಿದೆ ಇಲ್ ಪ್ರದೇಶ ತುಂಬಾ ಗಿಡ ಮರಗಳಿವೆ ಇದೇನ್ ಕಾಡ್ ಪ್ರದೇಶ ತರ ಕಾಣಿಸ್ತಾ ಇದೆ.

ಮತ್ತು ಇಲಿ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಇದ್ದಾರೆ ಹೆಣ್ ಮಕ್ಕಳು ಗಂಡ್ ಮಕ್ಕಳು ವೃದ್ದರು ಎಲ್ಲರೂ ಕೂಡ ಇಲ್ಲಿ ಇದ್ದಾರೆ --

ಇದು ಯಾವುದೊ ಒಂದು ಕಟ್ಟಡ ಇಲ್ಲಿದೆ ಹಾಗು ಇಲ್ ತುಂಬ ಚೆನ್ನಾಗಿ ಇರುವಂಥ ಗಿಡ ಮರಗಳನ್ನ ಮನೆ ಮುಂದೆ ಇಲ್ಲಿ ಬೆಳೆಸಿಕೊಂಡಿದ್ದಾರೆ.

ಮತ್ತೆ ಇಲ್ಲಿ ಹೊರಗಡೆ ಒಂದು ದೊಡ್ದುದಾದಂತಹ ಗೇಟ್ ಇದೆ ಹಾಗೆ --

ಯೆಸ್ಟ್ ಚೆನ್ನಾಗಿದೆ ಅಂತ ಹಚ್ಚ ಹಸಿರಾದಂಥ ಹುಲ್ಲು ಇಲ್ಲಿ ಹಾಸಿದೆ ಹಲವಾರು ಗಿಡ ಮರಗಳಿವೆ.

ಇಲ್ಲಿ ಮೂರೂ ಮೀನ್ ಇದೆ ಅದರಲ್ಲ್ಲಿ ಎರಡು ಮೀನ್ಗಳನ್ನ ಕಟ್ ಮಾಡಿಬಿಟ್ಟಿದ್ದಾರೆ ಒಂದ್ ಮೀನ್ ಕಟ್ ಮಾಡಿದ್ದಾರೆ .

ಹಚ್ಚ ಹಸಿರಾದಂಥ ಹುಲ್ಲು ಹಾಸಿದೆ ಹಾಗು ಈ ರಸ್ತೆ ಬದಿಯಲ್ಲಿ ಒಂದು ಸುಂದರವಾದಂಥ ಹೊಸ ಕಾರನ್ನ ಇಲ್ಲಿ ನಿಲ್ಲಿಸಿದ್ದಾರೆ.

ಆಹ್ಹ್ ಇದು ಒಂದು ಕಲ್ಯಾಣ ಮಂಟಪ ಆಗಿದ್ದು ಇಲ್ಲಿ ಮದುವೆ ಸಮಾರಂಭಗಳನ್ನು ಮಾಡತಾರೆ.

ತುಂಬಾ ಚೆನಾಗಿದೆ ತುಂಬಾ ದೊಡ್ಡದಾಗಿದೆ ಇಲ್ ಓಂ ಅಂತಾನೂ ಕೂಡ ಬರೆದಿದ್ದರೆ ಒಳ್ಳೆ ಪ್ಲಾನಿಂಗ್ ರೀತಿಯಲ್ಲಿ ಕಟ್ಟಿಸಿದ್ದಾರೆ ತುಂಬಾ ಸುಂದರವಾಗಿದೆ.

ಇಲ್ಲಿ ಒಂದು ಅಂಗಡಿ ಇದೆ ಇದರ ಪಕ್ಕ--

ನಂದಿನಿ ಹಾಲು ನಂದಿನಿ ಮೊಸರು ಇಲ್ಲಿ ಸಿಗುತ್ತೆ ನಂದಿನಿ ಕಂಪನಿ ನಿಜವಾಗಲು ತುಂಬಾ ಸುಂದರ್ ಅಂದ್ರೆ ತುಂಬಾ ಒಳ್ಳೇದು.

ನೋಡಿ ತುಂಬಾ ಚೆನ್ನಾಗಿದೆ ಈ ವಾತಾವರಣ ನೋಡಲು ತುಂಬಾ ಸುಂದರವಾಗಿದೆ.